ಸುಮಾರು ಹೊತ್ತು ಅಲ್ಲೂ ನಾವು ನೋಡ್ತಾ ಇರುತೇವೆ ಏನೆಂದರೆ --

ಈಗಿನ ಕಾಲದ ಮೂರ್ತಿಯ ಬೇರೆ ಇರುತ್ತವೆ ಆಗಿನ ಕಾಲದ ಸ್ಟ್ಯಾಚುವೆ ಬೇರೆ ಇರುತ್ತವೆ.

ಯಾಕಂದ್ರೆ ಈ ದ್ರಶ್ಯದಲ್ಲಿ ತಣ್ಣೀರು ಮತ್ತೆ ಈ ಕಡೆ ಗಡ್ದೆ ಭಾಗದಲ್ಲಿ ಜನ ಅಡ್ಡಾಡುತ್ತಿದ್ದರೆ.

ಹಾಗೆ ನಡೆಕೊಂತ ಹೋಗುತ್ತಾ ಈ ಕಡೆ ನೀರ್ ಇದ್ದಲ್ಲಿ ನೋಡಿದ್ದರೆ ತುಂಬಾ ಸೂಪರ್ ಅಂತಾನೆ ಅನ್ನಿಸುತ್ತಿದೆ.

ಇದು ನೋಡಲು ತುಂಬಾ ಸುಂದರವಾಗಿದೆ ಹಾಗೆ ಒಂದು ಪಿಲ್ಲರ್ ಈ ಕಡೆ ಒಂದು ಪಿಲ್ಲರ್ ಮದ್ಯದಲ್ಲಿ ಮೂರೂ --

ಬಹಳ ನೋಡಲು ತುಂಬಾ ಚೆನ್ನಾಗಿದೆ ವೈಟ್ ಹೌಸ್ ಅಂತಾನೆ ಹೇಳ್ಬಹುದು ನಾವು ಇದನ್ನು ಯಾಕೆಂದರೆ ನಾವು --

ಯಾಕಂದ್ರೆ ಇದನ್ನು ನಾವು ಹೋಗಿ ಕೆಳಗಡೆ ನಿಂಥಂಕೊಂಡು ಫೋಟೋ ಕೂಡ ತಗೊಂಡಿದ್ದೇವೆ --

ಕಾರ್ ಗಳು ಎಂದ್ರೆ ಎಲ್ಲರಿಗೂ ಇಷ್ಟ ಅದು ಒಬ್ಬೊಬ್ಬರಿಗೆ ಅದೇ ಡ್ರೀಮ್ ಆಗಿ ಕನ್ಸಾಗಿ ಉಳಿದಿರುತ್ತದೆ ಆ ಕಾರ್ ಗಳು ಎಂದರೆ ಬಹಳ --

ಬತ್ತವೆ ಏಕೆಂದರೆ ಅದು ಬ್ಯಾಂಕ್ ಅಂದರೆ ಸೇಫ್ ಎಂದೆನೆ ಅರ್ಥ ನಮಗೆ ಯಾಕಂದ್ರೆ --

ಇದು ನಮ್ಮ ಹೊಳೆ ಅಂತಾನೆ ಹೇಳಬಹುದು ಯಾಕಂದ್ರೆ ಅಲ್ಲಿ ಇರುವುದು ಗೂಡು ನದಿ ಮೋಟಾರ್ ಗಳು ಇರುತ್ತವೆ ಯಾಕಂದ್ರೆ ನೀರು --

ಇದು ಇದು ಕೂಡ ಒಂದು ಕಟ್ಟಿಂಗ್ ಶಾಪ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ಕರೆ ಕೂದ್ಲು ಇದ್ದಿದ್ದು ಬಿಳಿ ಕೂದ್ಲು ಬಿಳಿ ಕೂದ್ಲು ಇದ್ದಿದ್ದು ಕರೆ ಕೂದ್ಲು--

ಅವನ್ನು ಬೆಳೆಸಿ ಮತ್ತೆ ಮಾರುತ್ತಾರೆ ಅಂತಾನೂ ಹೇಳಬಹುದು --

ಜನರು ತುಂಬಾನೇ ಬರುತ್ತಾರೆ ಇದರ ಬಗ್ಗೆ ಓದಿಕೊಂಡು ಪ್ರತಿನಿತ್ಯ ಅವರವರ ಮನೆಗೆ ಹೋಗುತ್ತಾರೆ ಅಂತ ಹೇಳಬಹುದು --

ತಿಂಗಳು ಬೆಳೆದುಕೊಂಡು ಆ ನಂತರ ಮಾರುಕಟ್ಟೆಯಲ್ಲಿ ಹೋಗಿ ಮಾರಾಟ ಸಹ್ ಮಾರಾಟವನ್ನು ಮಾಡುತ್ತಾರೆ.

ಇದೆ ತರ ಹೇಳಬೇಕಂದ್ರೆ ಆಗಿನ ಕಾಲದಲ್ಲಿ ಗುಡಿ ಮುಂದೆ ಹೋಮ ಮಂಡಲವನ್ನು ಇಟ್ಟಿರುತ್ತಿದ್ದರು ಆದರೆ ಈಗ --

ಮೇಸ್ಟ್ರು ಬಿಡುವುದಿಲ ಅದೇ ತರ ಹುಡುಗ್ರು ಊಟ ಓದ್ಕ ಬಂದಿದ್ದಾಗ ಚೀಟಿ ಒಡೆದೆ ಅದೇ ತರ ಎಲ್ಲ ಹುಡುಗ್ರು ಮಡುತ್ತ--

ಹೇಗೆ ಎಲ್ಲವೂ ನಡೀತವೆ ಡಾನ್ಸ್ ಪ್ರೋಗ್ರಾಮ್ ಶಾಲೆಯಲ್ಲಿ ಮತ್ತು ಊರಿನಲ್ಲಿ ಸೂಮಾರು ಯಾಕ ಯಾಕಂದ್ರೆ ಡಿ.ಜೆ ಅಂಟ್ --

ನಾವು ಪ್ರತಿನಿತ್ಯ ದಿನಾಲೂ ಶಾಲೆಗ್ ಹೋಗುವಾಗ ನಮ್ಮ ತಂದೆ ಮತ್ತು ತಾಯಿ ಬಿಟ್ಟು ಹೋಗುವಾಗ ಅವರನ್ನು ನಾವು ಹೀಗೆ --